ಅವಾಗ ಎಲ್ಲಿ ಹೋಯ್ತು educationಗೆನೆ value ಇಲ್ದಿರಾ ಹಾಗೆ ಆಗೋಯ್ತು

ನಮ್ ತಮ್ಮ ಹೇಳ್ತಿರ್ತಾನೆ ಒಂದು joke ನಾನು ಯಾವಾಗಲು ಆಡ್ಕೊಂಡು ನಗಾಡ್ತಿರ್ತೀನಿ. ಅವನ joke ನೆನೆಸಿಕೊಂಡೆಲ್ಲಾ ನಗ್ತಿರ್ತೀನಿ ಒಂದು schoolಲಲ್ಲಿ first bench students ಎಲ್ಲಾ

ಮದ್ಯದಲ್ಲಿ ಕೂರೋರೆಲ್ಲಾ doctors ಆ ತರ ಆಗ್ತಾರಂತೆ.

last benchಅಲ್ಲಿ politicians ಆಗ್ತಾರಂತೆ.

ಒದೆ ಬರದೆ ಇರೋರು ಸ್ವಾಮೀಜಿಗಳಾಗ್ತಾರಂತೆ .

first benchಅಲ್ಲಿ ಮಧ್ಯದಲ್ಲಿ ಕೂತಿರೋರು doctor D Cಗಳೆಲ್ಲಾರು .

last bench students ಹತ್ರ politicians ಹತ್ರ ಹೋಗ್ತಾರೆ

ಅವರು schoolಲಿಗೆ ಬರದೆ ಇರೋ ಸ್ವಾಮಿಜಿಗಳ ಹತ್ರ ಹೋಗ್ತಾರಂತೆ .

ಈ ತರ ನಮ್ education system ಇರೋದು. First benchಅಲ್ಲಿ ಎಷ್ಟೇ ಓದಿದ್ರುನು ಎಷ್ಟೇ ಬುದ್ಧಿವಂತ ಆದ್ರೂನು

DC ಓದಿರೋನು ಸ್ವಲ್ಪ effort ಹಾಕಿರ್ತಾನೆ ಆ education ಗೆ ಅವನು ಎಷ್ಟೆಲ್ಲಾ

ಅವನು ಹೋಗ್ಬಿಟ್ಟು ಒಂದು MLA ಮನೆ ಹತ್ರ queue ನಿಂತಿರಬೇಕು.

education ಗೆ ಅವನ degreeಗೇನಿದೆ ಅವನ knowledgeಗೇನ್ value ಇದೆ ?

ಬಂದು ಹೋಗ್ಬಿದೋನಿಗೆ value ಜಾಸ್ತಿ

ಆ ತರ ಇದೆ ನಮ್ education system ಯಾವಾಗ್ ಸರಿ ಹೋಗುತ್ತೋ ಏನಾಗುತ್ತೋ ಏನೋ ಎಲ್ಲದುಕ್ಕೂ ಏನೇ seat ಬೇಕಂದ್ರೂ ಯಾವ್ದುಕ್ಕೆ ಯಾವ್ qualificationಗೆ ನಾವ್ ತಗೊಬೇಕಂದ್ರು ಏನೇ ಮಾಡ್ಬೇಕಂದ್ರೂ ಎಲ್ಲದಕ್ಕೂ ದುಡ್ಡು ಕೇಳ್ತಾನೆ ಒಂದು clerkಇಂದ ಹಿಡಿದು ಮೇಲಿನ ತನಕ . ಅದು ಮತ್ತೆ ಆ date ಈ date .

ಎಲ್ಲಾದಕ್ ಅವರ್ sign ಬೇಕು ಇವರ್ sign ಬೇಕು ಅಂತಾರೆ ಎನ್ sign ಗಳು ಇವರಿಗೆ ಒಂದ್ process ಗೊತ್ತಿಲ್ಲ .

ಅದುನ್ನ ಕೆಲ್ಲಕ್ ಹೋದ್ರೆ .

ಯಾರಿಗ ಬೇಕು ಊರಿಗೆ ಇಲ್ದಇರೋ ರಾಮಾಯಣ ನಂಗೆ ಎಣಿಕೆ ಅಂತ ನಾವು ಸುಮ್ನೆ .

ಹ ಈಗ goverment ಅನುದಾನಿತ school ಗಳು ಎಲ್ಲಾ ಕಡೆ ಇರುತ್ತೆ .

ಇವರೇ correction ಮಾಡಿ ಇವರೇ ತಿನ್ಬಿದ್ತಾರೆ ಅಲ್ಲಿರೋ teachers ಇಂದ ಇಡ್ದು . all ಇರೋ ಇವರಿಂದ ಇಡ್ದು ಎನ್ ಮಕ್ಕಳಿಗೆ ಏನು ಇಲ್ಲ .

ಇದು ತುಂಬಾ ನಡೀತಿದೆ ಈ ಕಡೆ ಎಲ್ಲಾ . ಇದೆನೆಲ್ಲ ತಡಿಯೋರ್ ಯಾರು ಅವರಿಗೆ ಸ್ವಲ್ಪ ಲಂಚ ಕೊಟ್ಬುಟ್ರೆ ಮುಗಿತು.

ನಾವು ಕೂಡ same ಅಲ್ವ think ಮಾಡೊದು ನಾವ್ ಇಷ್ಟ ಎಲ್ಲಾ education ಬಗ್ಗೆ ಮಾತಾಡ್ತಿವಿ ನಾವು same ಅಲ್ವ .

education field ಸರಿ ಮಾಡ್ಬೇಕು ಅಂದ್ರೆ . education ತಗೊಳ್ತಿರೋರು ready ಮಾಡ್ಬೇಕ್ ಅಂತಾರೆ ತಪ್ಪು . ನಮ್ಮ ಮಾತ್ ನಮ್ಮ ಮನೆಗಳಲ್ಲೇ ನಮ್ಮ ಮಾತ್ ಕೆಲ್ಥರ ನಿನ್ ಇನ್ನ ಚಿಕ್ಕೊಲ್ ನಿನ್ ಸುಮ್ನೆ ಇರು ನಿನಗೇನ್ ಗೂತು .

ಅದೇ ತರಾನೆ ಎಲ್ಲಾ ಕಡೆನು ಹಾಗೋದು .

ಒಂದ್ ಅಲ್ಲ ಒಂದ್ ಸಲ education ಅಲ್ಲಿ ನಮ್ಮ india first ಬರುತ್ತೆ ನಂಬಿಕೇನೆ ಇಲ್ದಿರ ಆಗೇ ಅಗ್ಬುತ್ತಿದೆ . ಹ ಹೌದು education ಅಲ್ಲಿ . ಏನಾದ್ರು develop ಆಗಿ education ಚೆನ್ನಾಗ್ standard ಆದ್ರೆ ಇದರಲ್ಲಿ quality ಬಂದ್ರೆ automatic change ಆಗುತ್ತೆ . right to education ತಗಧಾಕಿ ಐದು ವರ್ಷ ಆಯ್ತು . ಜನರಿಗ್ ಎನ್ ಸಂದೇಶ ಕೊಡ್ತಿರೋದು online ಅಲ್ಲಿ ಇನ್ನು application ಇನ್ನು ಇದೆ ಇದೆ ಅಂತ ತೋರಸ್ತಾರೆ . goverment school ಅಲ್ಲಿ . ಹ right to education apply ಮಾಡ್ಕೊಲ್ಲ್ಬೌದು ಅಂತೆ ಎನ್ನಿಕ್ ಓಸ್ಕರ .

first of all ಮಾಡಿರಾದ್ private school ಅಲ್ಲಿ reservation ಗೋಸ್ಕರ . ಹ ಇವರು goverment school ಗಳಿಗ್ ಕೊಡ್ತಾರೆ ಅದ್ ಎಂತ ನಗು ಬರಲ್ವ ಇನ್ಥವ್ ಎಲ್ಲಾ ನೋಡದ್ರೆ .

ಅಲ್ಲ goverment school ಅಲ್ಲಿ minimum fees ಇರುತ್ ಅಂತೆ ಅದು ಕೂಡ free ಅಂತೆ ಎಷ್ಟು minimum fees ಇರುತೆ .

ಚಿಕ್ಕೊರ್ ಇದಗಿಂದ education ಮುಗ್ಸೋತನ ಎಷ್ಟು ಒಂದು ten thousand pay ಮಾಡಿದಿವ .

ಅಷ್ಟೆ degree ಗ್ ಬಂದ್ರೆ ದ್ಯಸ್ಥಿ pay ಮಾಡಿದು ಅದು ಬಿಟ್ರೆ

ಅಷ್ಟ್ ಮಾತ್ರ ಇವಾಗ ಎಲ್ಲರೂ ಸಂಪಾದನೆ ಮಾಡ್ತಾರ್ ಅಲ್ವ .

ಇವಗ್ private school ಅಲ್ಲಿ ಓದ್ಸದೆ ದೊಡ್ಡ ಸಾಹಸ ಜೀವನ ಪರಿಯಂತ ದುದ್ದಿರದ್ಯೆಲ್ಲ ಇಟ್ತ್ರುನು tenth ವರ್ಗು ಓದ್ಸೋದಕೆನೆ ಅಮಮ್ಮ ಅನ್ಸ್ಬುಡುಥೆ . ಹೌದ್ ಹೌದ್ ಇವಗ್ nursery school ಗಳೆಗ್ ಎಲ್ಲಾ ಲಕ್ಷಣ್ ಗಟ್ಲೆ ಓದುಸ್ತಿದರೆ ಲಕ್ಷನ್ಗಟ್ಲೆ ಕೊಟ್ಬುಟ್ . ಬಾಲ್ಡ್ವಿನ್ school ಗೆ ಇಲ್ಲಿ ಒಂದನೇ class ಗೆ . ಮೂವತ್ ಸಾವಿರ ಕಟ್ಬೇಕು ಡೊನೇಶನ್ ಡೊನೇಶನ್ ಅಲ್ಲ fees . ಮೂವತ್ ಸಾವಿರದಲ್ಲಿ uniform ಅದೆಲ್ಲ ಬರುತ್ತೆ ಅದುಕು ಡೊನೇಶನ್ ಎಷ್ಟ್ ಗೊತ್ತಾ ಎಷ್ಟ್ ಗೆಸ್ ಮಾಡ ನೋಡನ . ಹ್ಮ್ಮ್ ಎಷ್ಟ್ ಇರುತೆ ಒಂದ್ fifty . one lakh ಕೊಡ್ಬೇಕು ಡೊನೇಶನ್ .

ಗಾಳಿಗೆ ಅದ್ದನ್ ಇನ್ ಏನು ಕದಲ್ಸಂಗ್ ಇಲ್ಲ . ಮೂವತ್ ಸಾವಿರ ಮತ್ತೆ ಕೊಡ್ಬೇಕ್ uniform ಇಂದ ಇಡ್ದು shoes, books ಎಲ್ಲಾ van ಉ ಎಲ್ಲಾ .

ಆದ್ರೆ ಒಂದನೇ class ಗೆ ಒಂದ್ ಲಕ್ಷ ಮೂವತ್ ಸಾವಿರ . ಬಿಡು ಎಷ್ಟ್ ಮಾತಾಡದ್ರು ಇದರ್ ಬಗ್ಗೆ ಮುಗಿಯಲ್ಲ . ಹ್ಮ್ಮ್ .

ಹ್ಮ್ ಹೌದು ಸರಿ ಊಟ ಆಯ್ತಾ .

ಹ್ಮ್ ಇನ್ನು ಮಾಡ್ಬೇಕು ಸರಿ ನನ್ನ .

ಹ ಸರಿ ಪ bye ತೇಜು .

ಹಾ ಅರಾಮ ಅಥಿತಿ?

ಹ ಅರಾಮ್ ಕಣೆ, ಊಟ?

ಹಾ ಅನ್ನ ಸಾಂಬಾರ್. ಅನ್ನ ಸಾಂಬಾರ್ ಮಾಡಿದೀಯಾ. Degree complete ಆದ ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀಯ? ಹ್ಮ degree complete ಅದ್ಮೇಲ್. ನಾಲ್ಕ ವರ್ಷ ಇದಿಯಲ್ವ degree.

ನಾಲ್ಕ ವರ್ಷ ಆದಮೇಲೆ ಏನ್ ಮಾಡ್ಬೇಕು ಅನಕೊಂಡಿ ಏನೇನ್ ಮಾಡ್ಬೇಕು ಅನಕೊಂಡಿ? ಹ ನಿಂದ ಹೇಳು first ನೋಡೋವ್ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿ? ನಾನ್ ಏನ್ ಮಾಡ್ಬೇಕು ಅನ್ಕೊಂಡಿಲ್ಲ ಕಣೆ ಇದ ನಾಲ್ಕ ವರ್ಷ degree complete ಆಯ್ತಲ್ಲಾ ಈಗ ಮೂರನೇ sem ಕ್ಲಾಸ್ ಹೋಗ್ತಿರದು.

ಹಾ ಮೂರನೇ sem ಅಲ್ಲಿ typing ಉ ಹೋಗ್ತಿದಿನಿ.

ಅಲ್ಲಿ ನಮ್ಮ ಅಕ್ಕನ್ ಗಂಡ ಹೇಳಿದಾರೆ.

ನೀನ್ typing ಒಂದೇ ಕಲತಕೋ ನಾನ್ ತಗೋತೀನಿ ಅಂತ ಹೇಳಿದಾರೆ.

ಹ್ಮ್. ಅದಕ್ಕಂತ typing ಉ ಹೋಗ್ತಾ ಇದೀನಿ ಅದಕ್ಕಂತ ನೀನ್ ಏನ್ ಮಾಡಬೇಕ್ ಅನ್ಕೊಂಡಿ ಅಂತ call ಮಾಡದೆ. ನಾನ್ ಕೂಡ ಅದೇ ಬೆರಳಚ್ಚು ಮಾದರಿ ಅದಿಕ್ಕ ಹೋಗ್ತಾ ಇದ್ದೀನಿ.

ಹ್ಮ ಆಯ್ತು ಈಗ ನಂದು ಕೂಡ.

ಹಾ ಇನ್ನ ಒಂದ್ ವರ್ಷ ಆಯ್ತು ನಂದು ಕೂಡ ಒಂದ್ ವರ್ಷ ಆಗಾಕ್ ಬಂದಿದೆ.

ಹ ಮುಂದಿನ್ ತಿಂಗಳಲ್ಲಿ exam ಇದೆ.

ಆ exam ಅಲ್ಲಿ ಹ ಚೆನ್ನಾಗಿ marks ತಗಿಬೇಕು ಅಂತ ಇದಿನಿ.

ಈಗ ನಾನ್ typing ಹೋಗ್ತಿದ್ದೀನಲ್ಲಾ ನಮ್ ಅಕ್ಕನ್ ಗಂಡ ಹೇಳಿದರಂತು ಇಲ್ಲ ನೀನ್ typing ಒಂದೇ ಕಲ್ತ್ಕೊ ಇಲ್ಲಿ ನನ್ನಾ office ಅಲ್ಲೇ ಕೆಲಸ ಇದೆ ಅಂತ ಅಂತಂದ್ರು.

ಹ ಅದಕ್ಕಂತ ಓದತ್ತಿಯಾ ಅಂಗಾದ್ರೆ degree? ಹ ಈ ನಾಲ್ಕ್ ವರ್ಷ complete ಮಾಡಬೇಕಂತ ಈ degree ಮತ್ತೆ ಮುಂದೆ ಏನಾಗುತ್ತೊ ಗೊತ್ತಾಗಿಲ್ಲ. ನಿಂದು complete ಮಾಡ್ತೀಯಾ? ಹ job ಗ್ ಹೋಗ್ಬಿಡ್ತೀನಿ ಸುಮ್ನೆ. ಹ್ಮ್ ನಾನ್ ಕೂಡಾ job ಗೆ apply ಮಾಡೀನಿ.

ಹ ನಾನ್ ಇಲ್ಲಿ ತಂತ್ರಜ್ಞಾನದ್ರಲ್ಲಿ. ಹೌದಾ ನಾನು apply ಮಾಡಿದೀನಿ.

But ಬಂದ್ರೆ ಬರಬೋದು ಇಲ್ಲ ಅಂತಂದರೆ ಇಲ್ಲ ಅಲ್ಲ post office exam ಗ apply ಮಾಡಿದೀನಿ.

ಹ್ಮ ಅದು ಬಂದರೇ exam ಬರೀತಿನಿ.

ಒಂದ್ ವೇಳಾ ಬಂದಿಲ್ಲ ಅಂತ ಅಂತಂದ್ರ ಈ ಕಡೆ ನಮ್ ಭಾವ ಕೊಡಸ್ತಿನಿ ಅಂತ ಅಂದರ job ಉ.

Computer ಒಂದೇ ಕಲ್ತಕಾ ಅಂತಂತಂದ್ರು.

ಹಾ ಆಯ್ತು ಕಲ್ತಕಂತೀನಿ computer job ಕೊಡಸ್ತಿನಿ ಅಂತಂತಂದ್ರು.

ಹ್ಮ್ ಅದುಕ್ಕಂತಾ ಕೇಳೋಣ ಅಂತ ನೀನ್ ಏನ್ ಮಾಡ್ತೀಯ ಅಂತ ಕೇಳೋಣ ಅಂತ phone ಮಾಡದೇ.

ಹಾ ನಂದು ನನಿಗೆ ಮುಂದೆ ಓದಬೇಕು ಅಂತೇಳಿ ಇಷ್ಟ ಐತೆ.

ಹಾ ಮನೇಲಿ but ಸಾಕು ಅಂತೀದರಾ. ಏನ್ degree ಸಾಕಂತಿದಾರ ಈಗಲೇ. ಈಗ degree complete ಮಾಡಮ್ಮಅಂತಿದಾರ ಮುಂದೆ ಓದ್ಸಕ್ಕ ಕಳಸ್ಬೋದು but try ಅವ್ರ್ನ ಒಪ್ಪಿಸ್ಬೇಕು.

ಹೂ ಒಪ್ಸಿ ನನಿಗ್ ಕೂಡ ಮುಂದೆ ಓದಬೇಕಂತ ಹೇಳಿ ಇಷ್ಟ ಇದಿಯ ಯಾವದಾದರೂ ಒಂದು. ಹ್ಮ್. ಮಾಡ್ಬೇಕು ಅಂತೇಳಿ ನಮ್ ಕೈ ಮೇಲ್ ನಾವು ನಿಲ್ಲಬೇಕಂತ ನಮ್ ಕಾಲ ನಾವ್ ನಿಲ್ಲಬೇಕಂತ. ಹ ಇಷ್ಟ ಓದಿ ಹದಿನಾಲ್ಕು class ನವರೆಗ ಓದಿ ಹೇಗಿರುತ್ತೆ ಹೇಳು. ಹೌದು ಅದುಕ್ಕಂತಾ ನಾವು ಕೂಡ ಅಂಗೆ ಅನಕೊಂಡಿನಿ.

ನನ್ ಕಾಲಮೇಲ ನಾನ್ ನಿಲ್ಲಬೇಕಂತ ಹೇಳಿ ಎಲ್ಲ applications ಹಾಕಿದಿನಿ ಕಣೆ, ನೀನೂ ಹಾಕಿದಿಯಾ? ಹ ನಾನು ಹಾಕಿದಿನಿ ಇನ್ನ ಬಂದಿಲ್ಲ. ಹೌದು ನಂದು ಕೂಡ ಬಂದ ಹಾ ಬ~ ಬರತೈತೆ ಆಗಲೇ phone ಗ್ message ಕಳಿಸ್ತಾಯಿತೇ ಅಂತಂದ್ರು ಇನ್ನ ಬಂದಿಲ್ಲ message. ಹಾ .